ಹಾ ಮನ್ಯಾಗನ paper ಎಲ್ಲಾ cut ಮಾಡಿ ಚಂದ್ ಮಾಡ್ಲಿಕ್ ಬರುತ್ ಬಿಡು ಅಂತ್ಹೇಳಿ ಒಂದೊಂದ ಈಗಿಂದನ start ಮಾಡ್ಲೀಕತ್ತೇನ್ ರೀ.

ಹ್ಮ್ ಹುಟ್ಯಾಒ ಬಾಳಷ್ಟ್ ಮಕ್ಳ್ನ್ ಹಡಿತಿದ್ರ ರೀ ಎಲ್ ಹುಟ್ಟು ಹಬ್ಬ ಅದ ಮಾಡ್ತಿದ್ರ ರ್ ಈಗ್ ನಾವ್ ಒಂದು ಎರ್ಡೂ . ಆಗ್ತಿದ್ಲಾ ರೀ birthday date ನೆನ್ಪ ಇರ್ತಿದಿಲ್ಲ ಎಷ್ಟ ಮಂದಿಗೆ ಈಗ್ ನಮ್ ಅತ್ತೇನ ನೋಡ್ರಿ ಅವ್ರ ಯಾವಾಗ್ ಹುಟ್ಟಿದಾರ್ ಅನ್ನೋದ್ ಗೊತ್ತಿಲ್ಲ ಅಂತ್ ಹೇಳ್ತಾರ್ ಅವ್ರ date of birth ಗೊತ್ತಿಲಂತ್ರಿ ಅವ್ರಗೆ.

ಹಂಗಾಗ್ ಬಿಡ್ತ್ ಈಗೆಲ್ಲ ಒಂದು ಎರ್ಡ್ ಅಲ್ಲಾ ಅದೂ ಒಂತಾ ಮತ್ ಈಗ ಅದೋಂತರಾ trend ಆದಂಗ್ ಆಗ್ಬಿಟ್ಟೇತ್ರೀ ಎಲ್ಲಾ online ಯುಗ ಅಲ್ಲಾ. ಒಬ್ಬರ್ನ್ ಒಬ್ಬರ್ನ್ ನೋಡ್ತಾರಲ್ರೀ ಆಮೇಲ್ ಎಲ್ಲಾರ್ಗೂ ಗೊತ್ ಆಕ್ಕೇತಿ ಎಲ್ಲಾರೂ ಅಹ್ ಅದೋಂತರಾ ಶುಭಾಷಯಗಳ ಕೋರ್ತಾರ ಒಂತರಾ ಖುಷಿ ಅನ್ನಸ್ತೇತ್ರಿ ನಮ್ಗು . ಹಾ ಆದ್ ಮಾತ್ರ ಖರೆ. ಸನ್ನೋರ್ಗ್ ಅಷ್ಟ್ ಅಲ್ಲ ಈಗ್ ನಮ್ಗು ನೋಡ್ರಿ ಮನ್ನೇ ನಿಮ್ಗ birthday celebration ಎಲ್ರೂ ಸೇರಿ ಮಾಡಿದ್ರ ಖುಷಿ ಆಯ್ತಲ್ಲ ಅದ್ ಒಂತರ ಏನೋ ಏನೋ ಚಲೋ feeling ರೀ ವರ್ಷದಾಗ್ ಒನ್ ಸರ್ತಿ ಮಾಡ್ಕೊಂತಿವಾ ನಮ್ ಸಲ್ವಾಗ್ ಅಂತ್ ಒಂದ್ ಏನೋ ದಿನಾ ಆಷ್ಟರೀ.

ಮಾಡ್ಕೋ ಬೇಕಂತ್ರಿ ಅದ್ ಕರೆ ಹೇಳ್ಬೆಕ್ ಅಂದ್ರ.

ಕರೆ ಹೇಳ್ಬೇಕ್ ಅಂದ್ರ ಆಚರ್ಣೆ ಮಾಡ್ಕೋಬೇಕಂತ್ರಿ ಅದ್ನ ನಾವ್ ಹೆಂಗ ಆಚರ್ಣೇ ಮಾಡ್ಕೊಂತ್ ಖುಷಿ ಖುಷಿ ಇಂದ ಇರ್ತೇವಲ್ಲ ಹಂಗ್ ವರ್ಷದಿಂದ ವರ್ಷಕ್ ಅದು ನಮ್ ಸಂಭ್ರಮ ಹೆಚ್ಚಕೊಂತ ಹೋಗ್ತೇತ್ ಅಂತ್ ಅದ . ನಾವ್ ಹಂಗ ಬಿಟ್ ಅದ ಹಂಗ ಎಲ್ಲಾರೂ wish ಮಾಡ್ತಾರ್ ಅಂತಾರ ನಾವು ಒನ್ಸಲ್ಪ ನಾವು craze ಲೆ ಏಳೂದು ಚಂದಗೆ dress ಮಾಡ್ಕೊಳೋದು ಹೊರ್ಗಡೆ ಹೋಗುದು ಒಂತರಾ enjoyment ಸಿಗ್ತೇತಿ family ಒಳ್ಗ . ಹಾ ಮತ್ತೇನೋ positive vibes ಈ ಸರ್ತಿ ನಾನ್ ಹಿಂಗ್ ಮಾಡ್ಬೇಕಲ್ಲ ಈ ರೀತಿ ಇರ್ಬೇಕು ಅನ್ನೋದೆನೋ ಚಲೋ ಅನ್ಸುತ್ ದೊಡ್ಡೊರ್ಗೆ .

ಚಿಕ್ಮಕ್ಕಳಿಗೇನೋ ಅದೋಂತರಾ full ಅವರೀಗ್ ಹಬ್ಬ ಇದ್ದಂಗ್ ರೀ ಹೊಸ dress ಹಾಕೊಂಡ್ ಎಲ್ಲಾ ಕಡೆ ಅಡ್ಯಾಡೋದು . ಮನ್ನೇ ನಾವ್ February ಒಳ್ಗ ಮಾಡೇವ್ ರೀ ಹುಟ್ಟಿದಬ್ಬಾ ಅಕಿಗೆ ಇನ್ನೂ ಪಪ್ಪಾ ನನ್ birthday ಇನ್ನೋದ್ ಸಲ ಮಾಡು ಪಪ್ಪಾ ನನ್ ಬಿಡ ಇಲ್ಲಾಮ ಇನ್ನೋದ್ ಸಲ ಯಾಕ್ ವರ್ಷಾ ವರ್ಷಾ ಮಾಡ್ತೇವ್ ನಾವ. ಅಹ್ ಅನ್ನ್ ಇಲ್ಲಾ ಇವತ್ತ ಮಾಡ್ಬೇಕ್ ನನ್ birthday ನಿನ್ನೇ ರಾತ್ರಿ ನಿಂತ್ ಬಿಟ್ಟಾಳ್ ನನ್ birthday ಮಾಡ್ ಪಪ್ಪಾ ಅಂತ್ಹೇಳಿ .

ಸುಮ್ನ ಒಂದ್ cake ತಂದ್ cut ಮಾಡಿಸಬೇಕ್ ಮತ್ ಇನ್ನ ಹಟಾ ಮಾಡಿದ್ರ ಕೆಳಬೇಕಲ್ಲ .

ಮಕ್ಳಿಗೆ Friends ನೆಲ್ಲಾ ಕರೀಯಿದು ಅದೋಂತರಾ ಖುಷಿ ಅನ್ಸ್ತೇತಿ. ಈಗ್ ಮನಿ ಒಳ್ಗ ಭಾಳ್ ಜನಾ ಇರಂಗಿಲ್ಲ ಈಗ single family ಇರ್ತಾವ್ ಇವೆಲ್ಲಾ.

Birthday ಇಂದನೆ ಎಲ್ಲಾ ಅವ್ರ್ friends ಎಲ್ಲಾ ಬರ್ತಾರ ಹಿಂಗ್ ಮನಿ ಒಳ್ಗ ಒಂತರಾ ಖುಷಿ ಖುಷಿ ಅನ್ಸ್ತೇತಲ್ಲ gift ಕೊಡ್ತೇವಿ ಇದ್ ಮಾಡ್ತೇವಿ .

ಅದೇನೋ ಒಂತರಾ ಖುಷಿ center of attraction ಆಗ್ ನಿಂದ್ರೂದು ಅವ್ರ್ ಕೈಲೇ chocolate ಅವ್ರ ಕೋ~ ಅವ್ರ friends ಎಲ್ಲಾ ಕೊಡೋದು ಅವ್ರ ಎಲ್ಲಾರ್ಗೂ ಹೇಳ್ಕೊಂತ್ ಹೋಗೋದ್ ಅವ್ರ್ಗ್ ಏನೋ ಒಂತರ ಅದ್ ಬೇರೆನ ಇರ್ತಾರ್ ರೀ birthday celebration ಅಂದ್ರ ಹುಡ್ಗುರ್ಗ ಬಾಳ ಖುಷಿ.

ಇದ್ religion festival ಕಿಂತ ಇದನ್ನ. ಈ ಹುಟ್ಟಿದಬ್ಬಾನ ಹೆಚ್ಚಗಿ ಇದರ್ನಿಂದ ಮಕ್ಳ್ ಆಚರ್ಸೋದು .

ಹೌದ್ ಹೌದ್ ಮದ್ಲ ಒಂದ್ ತಿಂಗ್ಳ್ ಮುಂಚೆಯಿಂದನೆ ಅಮ್ಮ ನನ್ birthday ಬಂತು ಅಪ್ಪಾ ನನ್ birthday ಬಂತು ನನಗ್ ಈ ready dress ಬೇಕು ನನ್ಗ್ ಈರೀತಿ ಇದ್ ಬೇಕು ಅಂತ್ ಮದ್ಲ ಹೇಳಿಕ್ start ಮಾಡ್ಬಿಡ್ತಾರೀ ಅವ್ರ. ಹ್ಮ್ .

ಮತ್ರಿ ಏನ್ sweets ಅದೂ ಮಾ~ ಇದು ನಿಮ್ ಮಗ್ಳ್ birthday . ಹಾ sweets ಎಲ್ಲಾ ಮನ್ಯಾಗ ಮಾಡಿರ್ತೇನ್ ರೀ ನಾ ಮಕ್ಳ್ birthday ಗ್.

ಹಾ ಕೆಲವಂದ್ sweets ಒಂದ್ sweet ಮನ್ಯಾಗ ಮಾಡೀರ್ತೇನಿ ಒಂದ್ sweet ಹೊರ್ಗಡೆ ತಂದಿರ್ತಾರ ಅಹ್ .

ನಾನ್ ಒನ್ಸಲ್ಪ busy ಅದೆನ್ ರೀ ಅಮೇಲ್ ಮಾಡ್ತೇನ್ ನಿಮ್ಗ call .

ನಮಸ್ತೇ ರಂಜಿತ್, ಹೇಗಿದ್ದೀಯಾ? ಹಾ ಹಾ. ಸೌಖ್ಯ, ನೀವ್ ಹೇಗಿದ್ದೀರಿ? ಮತ್ತ್ ನಾನ್ಸ ಸೌಖ್ಯ.

ನಾನ್, ನಾನ್ ನಿನ್ ಹತ್ರ ಎಲ್ಲ ಭಾವನೆನ್ನ share ಮಾಡ್ಕೋತಾ ಇದ್ದೇ.

ಹಾಗೆ ಇವತ್ತು ಒಂದು ವಿಚಾರ ಮಾತಾಡೋಣಾಂತಾ call ಮಾಡಿದ್ದು.

ಹಾ. ಏನಿಲ್ಲ. ನಮ್ಮ ತಂದೆ ತಾಯಿ ಬಗ್ಗೆ ಮಾತಾಡೋಣಾಂತಾ. ಹಾ. ಅದೊಳ್ಳೆಯ ವಿಷಯ. ಹೇಳಿ, ಹೇಳಿ. ಹೌದೌದು. ನನ್ಗೆ ನಾನು ಇವಾಗ ಮದ್ವೆ ಆಗಿ, ನಾನೂ ಒಂದು ತಾಯಿಯಾದಾಗ ಇವಾಗ ನನ್ಗೆ ನಮ್ಮ ತಂದೆ ತಾಯಿ ಬೆಲೆ ಗೊತ್ತಾಗ್ತಾ ಇದೆ.

ಹ್ಮ್. ಅದೇ ಮುಂಚೆ ನಾನು, ಅಹ್ college ಎಲ್ಲ ಹೋಗ್ತಾ ಇರ್ಬೇಕಾದ್ರೆ ತಂದೆ ತಾಯಿ ಹತ್ರ ಜಗ್ಳ ಆಡ್ತಾ ಇದ್ದೆ. ಅವ್ರೇನಾದ್ರೂ ತೆಗ್ದು ಕೊಟ್ಟಿಲ್ಲಾಂದ್ರೇ ಅವರ್ಮೇಲೆ ಸಿಟ್ಟಿಗೇಳ್ತಾ ಇದ್ದೆ.

ತಂದೆ ತಾಯಿ. ಅಂತೇಳಿದ್ರೆ ಅದೇ, ದೇವರಿಗೆ ಸಮಾನ. ಅದು ನಮ್ಗೆ ಈಗ ಜವಾಬ್ದಾರಿ ಬಂದಾಗ್ ಗೊತ್ತಾಗುತ್ತೆ.

ಅದೇ ಇವಾಗ ಮದುವೆ ಆಗಿ ನಾನೂ ಒಂದು ತಾಯಿಯಾದಾಗ, ನನ್ಗೆ ಇವಾಗ್ ಗೊತ್ತಾಗ್ತಾ ಇದೆ. ನನ್ನ ಮಕ್ಳು ನಂಗ್ ಮಾಡ್ಬೇಕಾದ್ರೆ, ಮಾತಾಡ್ಬೇಕಾದ್ರೆ ಬೈಬೇಕಾದ್ರೆ ಹೋ, ನಾನೂ ಹೀಗೇ ಮಾಡ್ತಾ ಇದ್ದೆ ಅಲಾ?

ಅದ್ರರ್ಥ ಗೊತ್ತಾಗ್ತಾ ಇದೆ. ಅದಕ್ಕೆ ಹೀಗೆ ಆಹ್, ನಿನ್ನತ್ರ ಮಾತಾಡೋಣ ಅಂತ ತಾಯಿ ಬಗ್ಗೆ ಮಾತಾಡಣಾಂತ call ಮಾಡಿದ್ದು.

ಹಾ ಈಗ ತಾಯಿಯೊಟ್ಟಿಗೆ ಇದ್ದೀರಾ ನೀವು? ಹೌದು, ಹೌದು. ಇವಾಗ ತಾಯಿ ನೆನ್ಪು ಇವಾಗ ಅವ್ರು. ಯಾಕ್ ಬೈತಾ ಇದ್ರು, ಯಾಕ್ ಮುದ್ದ್ ಮಾಡ್ತಾ ಇದ್ರೂ.

ದುಡ್ ಕೊಡ್ತಾ ಇರ್ಲಿಲ್ಲ. ಇವಾಗ್ ಗೊತ್ತಾಗ್ತಾ ಇದೆ. ನಾನು, ನನ್ ಮಗ್ಳಿಗೆ ಯಾಕ್ ದುಡ್ಡು ಕೊಡ್ತಾ ಇಲ್ಲಾಂದ್ರೆ.

ನಂದೂ ತಾಯದ್ದೂಸ ಇರ್ಬೋದಲ್ಲ ಅಂತ ಹೇಳಿ, ಇವಾಗ್.

ಹಾ, ಬಂದಿದೆ ಬಂದಿದೆ. ಈಗ ನಾನೂಸ ತಂದೆ ತಾಯಿಯೊಟ್ಟಿಗಿದ್ದೇನೆ ಈಗ.

ಮೊದ್ಲು ನಾನು ಒಂದ್ ಮೂರು ವರ್ಷ ಹೊರಗಡೆ ಇದ್ದೆ.

ಅಹ್ ಅದ್ ಅದ್ ಅದೇ ತುಂಬಾ ನೆನಪಾಗ್ತಿತ್ತು, ತಂದೆ ತಾಯಿದ್ದು.

ಹಾ, ಈಗ ಅವರೊಟ್ಟಿಗೇ ಇದ್ದೇನ್ ನಾನೀಗ, ತುಂಬಾ ಖುಷಿಯಾಗ್ತಿದೆ.

Correct correct ಅವ್ರಿಂದ ದೂರ ಇದ್ದಾಗ ನಾವು. ಹಾ ನಾವು ಒಂದು ತಂದೆ ತಾಯಿ ಸ್ಥಾನದಲ್ಲಿ ನಿಂತಾಗ.

ನಮ್ಗೆ ಅವ್ರು ಬೆಲೆ ಗೊತ್ತಾಗೋದು.

ಹೌದೌದು. correct ಯಾ. ಅವ್ರೆಲ್ಲಾ ಒಂದ್ ಹೇಳ್ತಾ ಇದ್ರು ಮಾತು.

ತಂದೆ ತಾಯಾದಾಗ, ಅವ್ರ ಬೆಲೆ ಗೊತ್ತಾಗ್ತದೆ.

ಅವ್ರ್ಕಿಂತ ಅವ್ರು ನಮ್ಮ ಹಿತವನ್ನ್ ಬಯಸ್ತಾರೆ. ಅವ್ರಕ್ಕಿಂತ ಬೇರೆ.

ಅದೇ ನಮ್ಗೇ ಮದ್ವೆ ಆಗಿ ಮಕ್ಳಾದ್ಮೇಲೆ ಅವರೊಟ್ಟಿಗೆ ಇದಾಗುವಾಗ ನಮ್ಮ ತಂದೆ ತಾಯದ್ ನೆನ್ಪಾಗ್ತದೆ.

ಹಾಗೇ ಅವ್ರು ಕಲಿಸ್ತಾ ಇದ್ರಲ್ಲ? ಯಾವ್ದೆಲ್ಲಾ.

ಯಾಕ್ ನಾನೀಗ್ college ಅಲ್ಲಿ ಇರ್ಬೇಕಾದ್ರೆ ಬೈತಾ ಇದ್ರು ಯಾಕ್.

ದುಡ್ಡ್ ಕೊಡ್ತಾ ಇರ್ಲಿಲ್ಲ ಅದು ಇವಾಗ ನಗು ಬರ್ತದೆ. ಹೌದಲ್ಲ ಹೌದಲ್ಲ .

ಏನೇ ಆದ್ರೂ ಕಷ್ಟ ಸುಖಕ್ ಬರೋದು.

ತಂದೆ ತಾಯಿ ಬರ್ತಾರೆನೇ, ಮೊದ್ಲಿನಿಂದಲೇ.

ಹೌದೌದು. ಅದಕ್ಕೇ ನಂದೂ.

College ದ್ ಗೆಳೆಯ ಅಲ್ಲ? ಅದಕ್ಕೇ ನಾನ್ ನಿನ್ಗೆ first ಮಾಡಿದ್ call.

ನನಗಸಿಸ್ತಾ ಇದೆ. ನೋಡೋಣಾ ನಿನ್ನತ್ರಾನೇ ಹೇಳೋಣ. ಈವಾಗ್ ನೀನು ಕೂಡ ಇದ್ದಿಯಾ ಹೇಗೆ ?

ನಿಮ್ದು ಒಂದು ಮನಸ್ಸಿನ ಭಾವನೆ ಅರ್ಥಾಗ್ತದಲ್ಲ ನಮಗೂ? ಹೌದೌದು. ನಾವು ಮತ್ತೆ ಇನ್ನೊಬ್ರು ಜೊತೇಲಿ. ಏನಾದ್ರೂ ಹಂಚಿಕೊಂಡ್ರೇನೇ ಅಲ್ಲ, ಒಂದ್ಸೊಲ್ಪ.

ಹೌದು. ಅದಿಕ್ಕೇ ನಾನ್ಸ ನೋಡೋಣಾಂತ call ಮಾಡಿದ್ದು.

ನಿಮ್ದು, ತಾಯಿ ತಂದೆ ಎಲ್ಲ ಆರಾಮಾಗಿದ್ದಾರಾ? ಹಾ, ಆರಾಮಾಗಿದ್ದಾರೆ. ಅವರೊಟ್ಟಿಗೆನೆ ಇದ್ದೇನ್ ನಾನೀಗ.

ನಾನೀಗ ತಾಯಿಯೊಟ್ಟಿಗೇ ಊಟ ಮಾಡಿ ಎದ್ದಷ್ಟೇ ಈಗ.

ಕೊಡ್ತಾಇರ್ಲಿಲ್ಲ. ಮುಂಚೆ ಬೆಲೆ ಕೊಡ್ತಾ ಇರ್ಲಿಲ್ಲ at least ಇವಾಗಾದ್ರೂನೂ.

ಬೆಲೆ ಕೊಡೋಣಾ, ಅವರ್ದು ಅವರಿಗ್ ನೆರಳಾಗ್ .

ಸರಿ, ನಾವೀಗ ತಂದೆ ತಾಯಿಯನ್ನು ಒಳ್ಳೇ ನೋಡಿದ್ರೆ, ಅವರು, ದೇವರು ನಮ್ಗೆ ಒಳ್ಳೇ ಮಾಡ್ತಾರೆ .

ಆಯ್ತಾಯ್ತು. ನಾನ್ಸ ಕೇಳಿದೆ ಅಂತ ಹೇಳಿ.

Hello ಹೇಳಿ ಶುಭಾ.